ಈ ಚಿತ್ರದಲ್ಲಿ ಕಾಣುತಿರುವುದೆನೆಂದರೆ--

ಈ ಚಿತ್ರದಲ್ಲಿ ಕಾಣುತ್ತಿರುವುದೇನೆಂದರೆ ಸಾಲಾಗಿ ಹಣ್ಣುಗಳನ್ನು ಇಟ್ಟಿರುವುದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಏನೆಂದ್ರೆ ಯಾವುದೊ ಒಂದು ಸಂಸ್ಥೆಯಾಗಿದೆ.

ಆ ಸಂಸ್ಥೆ ದೊಡ್ಡದಾಗಿ ನಿರ್ಮಾಣ ವಾಗಿರುವುದನು ನಾವು ಇಲ್ಲಿ ಕಾಣಬಹುದು ಮತ್ತು ಮರಗಿಡಗಳು ಇರೋದು ನಾವು ಕಾಣಬಹುದು .

ಯಾವ ವೆಚ್ಚದಿಂದ ಬೇಕಾದರೂ ನಾವು ಇದನ್ನು ಖರೀದಿ ಮಾಡಿಕೊಳ್ಳಬಹುದಾದ ಟಿವಿ ಆಗಿದೆ.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಏನೆಂದ್ರೆ ಬುಟ್ಟಿ ಮೇಲಿನಲ್ಲಿ ಹಣ್ಣುಗಳು ಮಾರಾಟವನ್ನು ಮಾಡುತ್ತಿರುವದನ್ನು ನೋಡ ನೋಡಬಹುದು.

ಮತ್ತು ಇಲ್ಲಿ ನಕಲಿ ಫಿರಂಗಿಗಳು ಇರುವುದನ್ನು ಇಲ್ಲಿ ಬಾವಚಿತ್ರವನ್ನು ಇಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಏನೆಂದರೆ ದೊಡ್ಡ ಬಟ್ಟೆ ಅಂಗಡಿ ಇರುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಮತ್ತು --

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ಅಳವು ಅನ್ನಿನ ಅಂಗಡಿ ಇರುವುದನ್ನು ನೋಡಬಹುದು. ಅದು ಗಾಡಿಯಲ್ಲಿ ಇಟ್ಟುಕೊಂಡಿರುವ ಅಂಗಡಿ ಆಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಏನೆಂದರೆ ಒಂದು ಮೈದಾನ ಇರೋದನ್ನ ನಾವು ಕಾಣಬಹುದು ಈ ಮೈದಾನದಲ್ಲಿ ಹಲವು ಮಕ್ಕಳು.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ರಾತ್ರಿಯ ಸಮಯವಾಗಿದೆ ಆ ರಾತ್ರಿಯ ಸಮಯದಲ್ಲಿ ಹಲವಾರು ಹಣ್ಣುಗಳನ್ನು ಮಾರಾಟ ಮಾಡುತ್ತಿರುವುದನ್ನು ಕಾಣಬಹುದು.